ಇದು ಒಂದು ರಾತ್ರಿಯ ವೇಳೆ ತೆಗೆದಿರುವಂತಹ ಒಂದು ಚಿತ್ರ ನೋಡಲು ಬೀದಿ ಲೈಟುಗಳು ತುಂಬಾ ಅದ್ಭುತವಾದ ಒಂದು ಕೊಠಡಿಯಾಗಿದೆ.

ಇಲ್ಲಿ ಒಬ್ಬ ಮಹಿಳೆ ಸಹ ನಿಂತಿದ್ದಾಳೆ ನೋಡಲು ತುಂಬಾ ದೊಡ್ಡದಾದ ಒಂದು ಬುಟ್ಟಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತಿದೆ .